ಒಂದು ಕೊಠಡಿ ಇದೆ ಅದ್ರಲ್ಲಿ ಗ್ಲಾಸ್ಸ್ಸ್ ಗಳಿವೆ. ಟೇಬಲ್ಸಗಳಿವೆ ಒಬ್ಬ ಮಾನವನ ಚಿತ್ರ--

ವಾಚಿದೆ ಲೈಕ್ ಕಂಪ್ಯೂಟರ್ ಗಳಿವೆ ಚಾಟ್ಸ್ಗಳು ಗೋಡೆ ಇದೆ.

ದೊಡ್ಡದಾಗಿರತ್ತಕಂತ ಪಕ್ಷಿಗಳಿವೆ ಬೋರ್ಡ್ ಇದೆ.

ವಿಂಡೋ ಇದೆ ಡೋರ್ ಇದೆ ಗ್ಲಾಸ್ ಗಳಿವೆ ಟೇಬಲ್ಗಳಿವೆ ವಿಂಡೋ ಇದೆ.

ಚೇರ್ ಗಳಿವೆ ಲೈಟ್ಸ್ ಗಳಿವೆ.

ಸುಂದರವಾದತಕ್ಕಂತ ಸಮುದ್ರವಿದೆ ಆಕಾಶ ಇದೆ ಮರಗಳಿಗೆ ಕಂಬವಿದೆ.

ಒಂದು ಫಲಕ ಇದೆ ಮಾನವನ ಶರೀರದ ಚಿತ್ರ ಇದೆ.

ಇಲ್ಲಿ ಫುಲ್ ರಷ್ಟಿದೆ ಜ್ಯೂಸ್ ಗಳನ್ನೂ ಮಾಡುತ್ತಿದ್ದಾರೆ.